ಇದು ಮೂರ್ತಿನ ಅವಾಗ ಇವ್ವರು ಇಬ್ಬೂರು ಕುಂತೋ ಸೆಲ್ಫಿ ಹೊಡ್ಕೊತಿದ್ದಾರೆ --

ಇಲ್ಲಿ ನೋಡಿದ್ದರೆ ಅಂ ಹೊಳೆಯಲ್ಲಿ ಅಥವಾ ಕೆರೆಯಲ್ಲಿ ಮೀನಾ ಹಿಡ್ಕೋ ಬಂದು ಮಾರಾಟ ಮಾಡತಿದ್ದಾನೆ.

ಇಲ್ಲಿ ನೋಡಿ ಗೈಸ ಇವು ಮದುವಿ ಆಗಿರಬಹುದು ಬಹುಶ.

ಮತ್ತು ಇಲ್ಲಿ ನಾವು ಬೇಕಾದ ಪದಾರ್ಥವನ್ನು ಮಾಡ್ಕೋಬಹುದು --